ಒಬ್ಬ ವ್ಯಕ್ತಿಯು ಬೈಕ್ ರೈಡ್ ರೈಡ ನ್ನು ನಿಲ್ಲಿಸುತಿದ್ದಾನೆ ಮತ್ತು ಇಲ್ಲಿ ಇಬ್ಬರು ಮಹಿಳೆಯರು ಹೋಗುತ್ತಿದ್ದಾರೆ ವಿಜಿತಿಲಕ --

ಮತ್ತು ದಾರಿ ಹೋಗಲು ದಾರಿಯು ಸಹ ಇದೆ.

ಈ ಚಿತ್ರದಲ್ಲಿ ತೋರಿಸಿರುವಂತೆ ಅರುಣ್ ಐಸ್ ಕ್ರೀಮ್ ಎಂಬ ಫ್ರಿಡ್ಜ್ ಗಳು ಮೂರು ಫ್ರಿಡ್ಜ್ ಗಳಿವೆ .

ಅದೇ ತರನಾಗಿ ಒಂದು ಕರಿ ಬಣ್ಣದ ಎ_ಸಿ ಇದೆ.

ಮತ್ತು ಇದು ಒಂದು ವೆಲ್ಡಿಂಗ್ ಶಾಪ್ ಆಗಿದ್ದು ಒಳಗೆ ಹೋಗಲು ಬಾಗಿಲು ಸಹ ಇದೆ.

ಮತ್ತು ಇಲ್ಲಿ ಸಣ್ಣ ಸಣ್ಣ ಲೈಟ್ ಗಳಿವೆ.

ಅದೇ ತರನಾಗಿ ಇಲ್ಲಿ ಬ್ರಾಂಡೆಡ್ ಬಟ್ಟೆಗಳನ್ನೂ ಸೆಲ್ಫ್ ಒಳಗಡೆ ಇಟ್ಟಿದಾರೆ.

ಅದೇ ತೇರನಾಗಿ ಮುಂದಗಡೆ ಕ್ಲೀನ್ ಆಗಿದೆ.

ಅದೇ ತರನಾಗಿ ಇಲ್ಲಿ ಅದರ ಹಿಂದ್ಗಡೆ ಗಿಡಗಳಿವೆ ಸಣ್ಣ ಸಣ್ಣ ಗಿಡಗಳು.

ಅದರ ಮುಂದ್ಗಡೆ ದೂರದಲ್ಲಿ ನೋಡಿದರೆ ಸು ಕೆಲವಂದಿಷ್ಟು ಗಿಡಗಳಿವೆ.

ಅದೇ ತರನಾಗಿ ಬಹಳಷ್ಟು ಜನರು ಸುತ್ತಲು ನಿಂತಿದ್ದಾರೆ.

ಮತ್ತು ಬಿಳಿಯ ಬಣ್ಣದ ಗೋಡೆಯ ಬಣ್ಣವಾಗಿದೆ ಮತ್ತು ಪಕ್ಕದಲ್ಲಿ ಗಿಡಗಳಿ --